ಗ್ರಾಹಕರಿಗೆ ತುಂಬ ಉಪಯೋಗ ಆಗಿದೆ ನಾವು ಎಲ್ಲಿ ಬೇಕಾದ್ರೂ ಅಲ್ಲಿ ಯಾವಾಗ್ ಬೇಕಂದ್ರೆ ಅವಾಗ ಬ್ಯಾಂಕ್ ಮುಕಾಂತರ ನಾವು ಸಾಲ ಕೊಡದಾಗಲಿ ಪಡಿಯಾದಾಗಲಿ ಸೇವ್ ಮಾಡುವುದಾಗಲಿ ಮುಂತಾದವನ್ನು ಮಾಡಬಹುದು ಇದು ತುಂಬ ಅವಶ್ಯವಾಗಿದೆ ಉಪಯುಕ್ತವಾಗಿದೆ.

ಒಟ್ಟಾರೆ ಹೇಳೋದಾದ್ರೆ ಒಂದು ಒಳ್ಳೆ ಜಾಗ ಅಂತ ಹೆಳ್ದ್ರೆ ತಪ್ಪಾಗಲ್ಲ.

ಗುಡ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ ಗ್ರೋಸರಿ ಐಟೆಮ್ಸ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿ ಇದೆ ಆ ರೋಡ್ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಅಕ್ಕ ಪಕ್ಕ ನಿಯರ್ ಹೋಟೆಲ್ಸ್ ಕೂಡ ಚೆನ್ನಾಗಿ ಇದೆ

ಈ ಚಿತ್ರದಲ್ಲಿ ನಾವು ಜಿಮ್ ಓಲೆಗಡೆ ಇರುವ ಎಲರಿಗೂ ಕೂಡ ತಮ ದೇಹ ಫಿಟ್ ಅಂಡ್ ಫೈನ್ ಇರ್ಬೇಕು ಸಣ್ಣ ವಾಗಿರಬೇಕು ಎಲರಿಗೂ ಅಟ್ರಾಕ್ಟ್ ಮಾಡೋ ತರ ಇರ್ಬೇಕು ಅನದು ಎಲರಿಗೂ ಆಸೆ ಆಗುತೆ

ಅಹ್ ಮ್ಯಾಕ್ಲಿಗೆ ಕೂಡ ಅಹ್ ಆಟ ಆಡಕ್ಕೆ ಉತ್ತಮವಾದ ಜಾಗ ಅಂತ ಹೇಳ್ಬಹುದು ಅಹ್ ಮಾರ್ನಿಂಗ್ ಮತ್ತು ಇವಿನಿಂಗ್ ಟೈಮೆಲ್ಲಿ ಅಹ್ ಅಹ್ ಒಂದು ಒಳ್ಳೆ ರೇಲಕ್ಸಾಷನ್ ಸಿಗುತ್ತೆ ಸ್ಟ್ರೆಸ್ಸಿಂದ ನಾವು ಆಚೇ ಬರ್ಬಹುದು ಒಂದು ಒಳ್ಳೆ ಜಾಗ ಅಂತ ಹೇಳ್ಬಹುದು.